ಪೇಪರ್ ಕಟ್ಟಿಂಗ್ ಅನ್ನುವುದು ಕಾಗದದ ವಿನ್ಯಾಸ ಕಲೆ. ವಿಭಿನ್ನ ಸಾಂಸ್ಕೃತಿಕ ಶೈಲಿಗಳನ್ನು ಹೊಂದಿಕೊಳ್ಳುವ ಕಲೆ ಪ್ರಪಂಚದಂತ ವಿಕಾಸಗೊಂಡಿರೋ ಹೆಚ್ಚಿನ ಶೈಲಿಗಳು ಹಂಚಿಕೊಳ್ಳುವ ಒಂದು ಸಾಂಪ್ರದಾಯಿಕ ವ್ಯತ್ಯಾಸವನ್ನು --

ವಾರಣಾಸಿ ಅಥವಾ ಕಾಶಿ ಶ್ರೀ ವಿಶ್ವೇಶ್ವರ ಲಿಂಗವು ವಿಶ್ವೇಶ್ವರ ಅಥವಾ ವಿಶ್ವನಾಥ ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗಳಲ್ಲಿ ಒಂದು ಭಾರತದ ಪುಣ್ಯ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು.

ಅನೇಕ ಧರ್ಮಗಳ ನಂಬಿಕೆಯ ಪ್ರಕಾರ ದೇವಸ್ಥಾನವು ದೇವರು ನೆಲೆಸಿರುವ ಸ್ಥಳ ಗೋಪುರ ಹಿಂದೂ ದೇವತೆಯಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸ್ಮಾರಕಗಳು ರಚನೆಯಾಗಿರುತ್ತದೆ.